ಇದು ಡ್ಯಾಮು ಒಳ್ಳೆ ಡ್ಯಾಮು ನೋಡಿದ್ರೆ ಚೆನ್ನಾಗಿ ಐತಿ. ಇಲ್ಲಿ ಸ್ವಿಮಿಂಗ್ ಪೂಲ್ ತರ ಇದೆ ಡಿಸ್ ಡಿಸೈನ್ ಅಟ್ರಾಕ್ಷನ್ ನು ಇಂಥವೆಲ್ಲ ಮನೋರಂಜನೆ ಯನ್ನ ನೋಡಿದ್ರೆ ಮನಸ್ಸಿಗೆ ನೆಮ್ಮದಿ ಅನ್ಸುತ್ತೆ. ಒಳ್ಳೆ ಬುದ್ದಿ ತಿಳುವಳಿಕೆ ಬರ್ತಾದ್ದೆ ಜ್ಞಾನೋದಯವಾಗುತದ್ದೆ ಅದೇ ರೀತಿಯಿಂದ ನಮ ಮುಂದೆ ಬರ್ತಕಂತ ಆರೋಗ್ಯ ಒಂದು ವಾತಾವರಣದಲ್ಲಿ ಕೂಡ ಬುದ್ದಿ ನಮಗೆ ಚೆನ್ನಾಗಿ ಬೆಳೆವುತ್ತದ್ದೆ ನೋಡ್ರಪ್ಪಾ ಹುಡುಗರೇ.

ಮಕ್ಕಳೇ ನಾವ್ ಮನೇಲಿ ಕೂಡ ಕರ್ಕೊಂಡು ಹೋಗಿ ಮಕ್ಕಳ್ ಎಂಜಾಯ್ ಮಾಡಿ ಮಕ್ಕಳೇ.

ಶಾಂತಿಧಾಮ ಅಂತ ಪರ್ಕ್ ಈ ಪಾರ್ಕ್ ನಲ್ಲಿ ಎಲ್ಲರು ಕೂಡ ಸುಂದರವಾಗಿ ಇರ್ತಾದ್ದೆಈ ಇಲ್ಲಿ ಶಾಂತಿಧಾಮ ಅಂತ ಅಂದು ಇಲ್ ನೋಡಿದ್ರೆ ವಾತಾವರ ಇರಬಹುದು ಗಿಡ ಮರಗಳಾಗಿರಬಹುದು ಸುಂದರ ಗಾಳಿಇರೋದು ಸೊ ಇಂಥ ಒಂದು ಶಾಂತಿಧಾಮದಲ್ ಹೋದ್ರೆ ಎಂಥ ಅವರು ಕೂಡ ಅಲ್ಲಿ ಸ್ವಲ್ಪ ಹೋತು ನಿಂದ್ರ್ ಬೇಕು ಅಂತ ಅಂದು ಅನ್ನಿಸ್ತದೆ ಗಿಡ ಪಕ್ಷಿಗಳು ಪ್ರಾಣಿ ಪಕ್ಷಿಗಳು ಆಹ್ಹ್ ಇಂಥವನ್ನ ನೋಡ್ಬೇಕಂದ್ರೆ ನಮಗೆ ಅದ್ಭುತ.

ಒಬ್ಬನ ಇದು ಮಾಡ್ಬಹುದು ಅಂತ ಅಂದು ಎಷ್ಟೋ ಪ್ರಯತ್ನ ಮಾಡ್ತಾಯಿದಾರೆ ಇಂಥ ಒಂದು ಟೆಕ್ನಾಲಜಿ ಬೆಳೆದಿದ್ದೆ ನೋಡು ಒಂದು ಒಳ್ಳೆಯ ಟೆಕ್ನಾಲಜಿ ಮನುಷ್ಯನು ಆರೋಗ್ಯಕರ ಆಗಿ ಇರುವುದಕ್ಕೆ--

ನೋಡಿಯಿದು ಅಜಂತಾ ಎಲ್ಲೋರಾ ಗುಹೆದ ಇಲ್ ಎಸ್ಟ್ ಅದ್ಭುತವಾಗಿದವೆ ಇಂಥವನ್ನ ಅದ್ಭುತದಲ್ಲಿ ನಾವು ಇರುವುದು ಎಸ್ಟ್ ಚೆನ್ನಾಗಿ ಇರ್ತಾದ್ದೆ ನೋಡೋಕ್ಕೆ ನೋಡಾ ಆ ಲೊಕೇಶನ್ ನೋಡಾ ಆ ಬೆಡ್ಡ ಗುಡ್ಡಗಳನ್ನ ನೋಡಾ ಆ ಗುಡ್ಡದಲ್ಲಿ ಗುಹೆಗಳಲ್ಲಿ ಕಟ್ಟಡಗಳನ್ನೂ ನೋಡು ಯಾವತರ ಮಾಡ್ಬೇಕು ಆಹ್ಹ್ ಯಾವತರ ಮಾಡಿದ್ದಾರೆ ಸೂಪರ್ ಸೂಪರ್ ಅಂತ ಒಂದರಲ್ಲಿ ನಾವು ವಾಸಿಸುವುದು ಚೆಂದ ಅಂತ ಹೇಳ್ತಿನಿ ಮಕ್ಕಳೇ.

ಅಂಗಡಿ ಇದೆ ಅಂಗಡಿಯಲ್ಲಿ ಎಲ್ಲ ತಗೋಂಥ ಇದಾರೆ ನೋಡು ಎಷ್ಟು ಚೆಂದವಾಗಿ ಇದ್ದಾರೆ ಅಂದ್ರೆ ಅಂಗಡಿಗಳು ವಾತಾವರಣ ಅಲ್ಲಿ ವ್ಯಾಪಾರ ಮಾಡ್ತಾಯಿದ್ದರೆ ಅವರ್ ಎಸ್ಟ್ ಚೆಂದ ಆಗಿ ಇರ್ತಾತ್ತೆ ನೋಡು ವ್ಯಾಪಾರ ನಾವು ಕೂಡ ಇಂಥ ಅಂಗಡಿಗೆ ಹೋಗ್ಬೇಕು ಹೋಗಿ ಅದು ಇದು ಪರ್ಚೇಸ್ ಮಾಡ್ಬೇಕು ವೋಡಫೋನೆ ಸಿಮ್ ತಗೋಬೇಕು ಅವರಿಗೂ ಕೂಡ ಬೆನಿಫಿಟ್ ಇರುತ್ತೆ ಮಕ್ಕಳಿಗೆ ಏನು ಆಗಲ್ಲ ಮತ್ ಏನ್ ಮಾಡ್ತಿಯಾ.